ಇದು ಬೆಟ್ಟ. ಮೂರು ಬೆಟ್ಟಗಳಿವೆ.

ತಬಲಾ ಇದೆ-- ಇದನ್ನ ಇಲ್ಲಿ ಸ್ಟೂಲ್ ಮೇಲೆ ಇಟ್ಟಿದಾರೆ ಮತ್ತು ಇನ್ನೊಂದು ವಾದ್ಯ ಇದೆ.

ಇದು ಒಂದು ಬೆಟ್ಟ ಸುಂದರವಾಗಿದೆ ತೆಂಗಿನ ಮರಗಳಿವೆ ಮತ್ತು ಬೆಟ್ಟದ ಕೆಳಗೆ ಊರು ಇದೆ.

ಇದು ಒಂದು ಪ್ರವಾಸಿ ಸ್ಥಳ ಇರ್ಬಹುದು ಬೆಟ್ಟ ಇದೆ ಮೂರು ಫ್ಯಾನ್ --

ಮೋಡ ಬೆಟ್ಟಗಳಿಗೆ ಬಡಿದಿರುವ ದೃಶ್ಯ ಚೆನ್ನಾಗಿದೆ.